ಹಸಿರು ಬಣ್ಣದ ಮೆಟ್ಟಿಲುಗಳಿವೆ ಸುತ್ತ ಮುತ್ತ ಹಚ್ಚ ಹಸಿರಿನಿಂದ ಕೂಡಿದ ಮರಗಳು ಗಿಡಗಳಿವೆ ಒಂದು ದೊಡ್ಡ ಪೈಪ್ ಇದೆ.

ಗೋಡೆಯ ಮೇಲೆ ಐದು ಫೋಟೋ ಗಳನ್ನು ಹಾಕಲಾಗಿದೆ ಟಿ_ವಿ ಯಲ್ಲಿ ಕ್ರಿಕೆಟ್ ಆಟದ ಚಾನಲ್ ಅನ್ನು ಹಾಕಲಾಗಿದೆ.

ಒಂದು ದೊಡ್ಡ ಗಾಜಿನ ಗ್ಲಾಸ್ ಇದೆ ಇಂಟು ಸೀಲಿಂಗ್ ದೀಪಗಳಿವೆ.

ಇದು ತರಕಾರಿಗಳ ಮಾರ್ಕೆಟ್ ಆಗಿದೆ ಒಂದು ಮೂಟೆಯಲ್ಲಿ ಮೆಣಸಿನ ಕಾಯನ್ನು ಹಾಕಲಾಗಿದೆ ಒಂದು ಇನ್ನೊಂದು ಮೋಟೆಯಲ್ಲಿ--

ಒಂದು ದೊಡ್ಡ ವಿದ್ಯುತ್ ಟವರ್ ಇದೆ ರಸ್ತೆಯ ಎರಡು ಬದಿ ಬೈಕ್ ಮತ್ತು ಕಾರುಗಳನ್ನು ನಿಲ್ಲಿಸಲಾಗಿದೆ ಮೂರು ಬೈಕ್ ಗಳ ಮೇಲೆ ಮೂರು ಹೆಲ್ಮೆಟ್ ಗಳನ್ನು ಇಡಲಾಗಿದೆ.

ಹಾಲು ಮತ್ತು ಐಸ್ ಕ್ರೀಮ್ ಮಾರಾಟದ ಅಂಗಡಿ ಆಗಿದೆ ನೀಲಿ ಬಣ್ಣದ ಟ್ರೆ ಅನ್ನು ಇಡಲಾಗಿದೆ.

ಈ ಕಟ್ಟಡ ಈ ಕಟ್ಟಡದ ಬಣ್ಣ ಬಿಳಿ ಬಣ್ಣವನ್ನು ಹಚ್ಚಲಾಗಿದೆ.

ಈ ಚರ್ಚು ಫಾದರ್ ಕೆಂಪು ಬಣ್ಣದ ಶರ್ಟ್ ಮತ್ತು ಕಪ್ಪು ಬಣ್ಣದ ಪ್ಯಾಂಟ್ ಅನ್ನು ಹಾಕಿದ್ದಾರೆ.

ಎಲ್ಲಾ ಹೆಣ್ಣು ಮಕ್ಕಳು ಹೂ ಮೂಡಿದ್ದಿದ್ದಾರೆ ಈ ಚರ್ಚ್ ಅಲ್ಲಿ ಹೆಣ್ಣು ಮಕ್ಕಳು ಎಲ್ಲಾ ಕುಳಿತಿಕೊಂಡಿದ್ದಾರೆ.

ಒಂದು ಬೈಕ್ ಅನ್ನು ಒಬ್ಬ ವ್ಯಕ್ತಿ ರಿಪೇರಿ ಮಾಡುತ್ತಿದ್ದಾನೆ ಫ್ರೀ ಆಯಿಲ್ ಚೇಂಜ್ ಎಂದು ಕೆಂಪು ಬಣ್ಣದಲ್ಲಿ ಗೋಡೆ ಮೇಲೆ ಬರೆಯಲಾಗಿದೆ ಒಟ್ಟು ಈ ಅಂಗಡಿಯ ಮುಂದೆ ಇಪ್ಪತ್ತೇಳು ಟೖರ್ಗಳಿವೆ.

ಟಿಶ್ಯೂ ಪೇಪರ್ ರೋಲ್ ಇದೆ ಒಂದು ದೊಡ್ಡ ಕನ್ನಡಿ ಮತ್ತು ಚಿಕ್ಕ ಕನ್ನಡಿ ಇದೆ.

ಎರಡು ಕಿಟ್ಟಕಿಗಳಿಗೆ ನೀಲಿ ಬಣ್ಣವನ್ನು ಹಚ್ಚಲಾಗಿದೆ ಕಟ್ಟಡಕ್ಕೆ ಬಿಳಿ ಬಣ್ಣವನ್ನು ಹಚ್ಚಲಾಗಿದೆ.

ಯೋಳು ಲ್ಯಾಂಪ್ ಅಥವಾ ದೀಪಗಳನ್ನು ಅಳವಡಿಸಲಾಗಿದೆ ಹಳದಿ ಬಣ್ಣದ ಟೀ ಶರ್ಟ್ ಗಳನ್ನು ಆರು ಜನಗಳು ಧರಿಸಿದ್ದಾರೆ.

ಇದು ಒಂದು ದೊಡ್ಡ ಕಟ್ಟಡವಾಗಿದೆ ಇದರ ಎದುರು ಇನ್ನೊಂದು ದೊಡ್ಡ ಕಟ್ಟಡವಿದೆ ಕೆಂಪು ಬಣ್ಣದ ಕಂಬವಿದೆ ನೆಲಕ್ಕೆ ಕಾಂಕ್ರೀಟ್ ಅನ್ನು ಹಾಕಲಾಗಿದೆ.

ಸುತ್ತಲೂ ಹಸಿಗೆ ಹಸಿರು ಗಿಡಗಳಿವೆ ಪರಿಸರ ಮಂಜಿನಿಂದ ಕೂಡಿದೆ ರಸ್ತೆಯಲ್ಲಿ ನೀರು --